ನಮ್ ಫ್ರೆಂಡ್ಸ್ ಜತೆ ಎಲ್ಲ ನಮ್ ಫ್ರೆಂಡ್ಸ್ ಗಳ್ ಜತೆ ಎಲ್ಲ ಹೋಯ್ತಿವಿ ಫ್ರೆಂಡ್ಸ್ ಗಳ್ ಜತೆ ಎಲ್ಲ ಹೋಗಿ ಕುಂತು ಕೊಳ್ತೀವಿ ಬರ್ತೀವಿ ಹೋಯ್ತಿವಿ.

ಆ ಕರಿ ಸುಮಾರ್ ಕಲ್ತಿದ್ದೀನಿ ಇವಾಗ್ಲೂ ಅಸೆ ಆಯ್ತದೆ ಬಿಟ್ಟು ಕೊಡ್ಬೇಕು ಅಂತ ನಮ್ಮ್ ಅಕ್ಕನ ಮಕ್ಕಳಿಗೆ ನಮ್ಮ್ ಫ್ರೆಂಡ್ಸ್ ಹೈಕ್ಳಗಳಿಗೆ ಬಿಟ್ಟು ಕೊಡ್ತೀನಿ.

ಇಲ್ಲಿ ಊಟ ಮಾಡೋಕು ಅಂದ್ರೆ ತುಂಬಾ ಇಷ್ಟ ಅದು ಫ್ಯಾಮಿಲಿ ಜತೆ ಮಾಡಬೇಕು ಅಪ್ಪ ಅಮ್ಮನ ಜತೆ ಎಲ್ಲರ ಜೊತೆ ಮಾಡಕೂ ಇಷ್ಟ ಈಗ ಹೋಗಿದೀವಿ ಒಂದು ಸರಿ ಇನ್ನೂ ಹೋಯ್ತ ಇರ್ಬೇಕು ಅಲ್ಲೆಲ್ಲ ತುಂಬಾ ಇಷ್ಟ ನಮ್ ಫ್ರೆಂಡ್ಸ್ ಗಳೆಲ್ಲ ಬಾ ಹೋಗುಮ ಅಂತಾರೆ ಹೋಗ್ಬೇಕು ಅಂತ ಮಾತಾಡ್ಕೊಂಡು ಇರ್ತೀವಿ ಹೋಗ್ಬೇಕು ಹೋಗ್ಬಿಟ್ಟು ಬರ್ತೀವಿ ಇನ್ನೊಂದು ಸಲಿ ತುಂಬಾ ಚೆನ್ನಾಗಿ--